ಸೇತುವೆಯ ಪಕ್ಕಾ ರೋಡಿನಲ್ಲಿ ಜನರು ನಿಂತಿದ್ದಾರೆ ಮತ್ತು ಜನರನ್ನು ಕರೆದುಕೊಂಡು ಹೋಗಲು ಆಟೋ ನಿಲ್ಲಿಸಿದ್ದಾರೆ ವಿಶಾಲವಾದ ರೋಡಿದೆ ಮತ್ತು--

ಹೂವಿನಿಂದ ಅಲಂಕಾರ ಮಾಡಿದ ದೀಪವನ್ನು ಇಟ್ಟಿದ್ದಾರ.

ಗೋಡೆಯ ಮೇಲೆ ಚಿತ್ರವನ್ನು ಬರೆದಿದ್ದಾರೆ ಮತ್ತು ಹಣ್ಣ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿಯು ನಿಂತಿದಾನೆ.

ಸುಂದರವಾದ ಪರಿಸರಹಿದೆ ಒಬ್ಬ ವ್ಯಕ್ತಿಯು ರೋಡಿ ನಲ್ಲಿ ಹೋಗುತ್ತಿದ್ದಾನೆ ಮನೆಯ ಮುಂದೆ--

ಬೆಳಗಿನ ಸೂರ್ಯ ಉದಯ ವಾಗುವುದನ್ನು ನೋಡಬಹುದು ಹಸಿರು ತುಂಬಿದ ಮರ ಗಿಡಗಳಿವೆ.

ತುಂಬಾ ಜನರು ಯೋಗ ಮಾಡಲು ಬರುವರು ಮತ್ತು ಓಡಾಡಲು ಬರುತ್ತಾರೆ.

ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅದರಲ್ಲಿ ಒಬ್ಬ ಗಣಕಯಂತ್ರವನ್ನು ನೋಡುತ್ತಿದ್ದಾನೆ ಅದರಲ್ಲಿ ಒಬ್ಬ ಮಹಿಳೆ ದಿನಸಿಯನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಾಳೆ.

ಬಿಳಿ ಬಣ್ಣದ ಬಟ್ಟೆಯ ಮೇಲೆ ಹಳದಿ ಬಣ್ಣದ ಶಾಲನ್ನು ಹಾಕಿದ್ದಾರೆ.